ಒದ್ ಕೊಂಡಿದ್ವೇನೋ ಮನೆಗೆ ಬಂದ್ ವೇನೋ ಮತ್ ಮನೆಲ್ಲಿ ಕೆಲಸ ಇರ್ ತ್ತಿದ್ವೋ ನಮಗೆ.

ಕೇಳತ್ತಾನೆ ಮಾಡ್ ಕೊಂಡ್ ಹೊಗ್ ತವ್ ಈಗ್ ಲ್ಲು ಮಾಡ್ ತವ್ ಹುಡುಗ್ರು ಹುಡಗ್ರಲ್ಲಿ ಚೈತನ್ಯ ಮೂಡ್ ತ್ಯ ತಿ .]

ಶ್ರೀಮಂತ ಇದ್ದವರಿಗೆಲ್ಲಾ ಅನುಕೂಲ ಆಗುತ್ತೆ ತಮ್ಮ ಬಿ_ಡಿ_ಎ ಕ್ಲಾಸ್ಸಗಳು .]

ಉಹ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡುವಾಗ ಕಾನ್ಫರೆನ್ಸ್ ಅಂತ ನಡಿತ್ವ್.

ನನ್ನ ಮದು ಎ_ಟಿ_ಎಂ ಕಾಲೇಜ್ ಪಕ್ಕಕ ಲೇಔಟ್ ಗಳ್ ಮಾಡ್ಯಾರ್ ಅಲ್ಲಿಅಲ್ಲಿ ಒಂದ್ ಸಲಿ ಕೂಡ ಆಡ್ ತಾರ್--

ಈಗ ಸೀಮೆಎಣ್ಣೆ ಸಿಗೋದಿಲ್ಲಾಲ್ಲಾ ಪಬ್ಲಿಕ್ ಆಗಿ ಆದ್ರಿಂದ--

ಅದೇ ನೀರು ನಾವು ಉಪಯೋಗಿಸೋದು ಬೋರು ಇಲ್ಲಗೆ ಅದ್ರಿಂದ ಆ ನೀರು ಬರತ್ತಿತ್ತು ಈಗ ನೀರ್--